ಯಂತ್ರೋಪಕರಣ ಗಳನ್ನು ಇಲ್ಲಿ ಕಾಣಬಹುದಾಗಿದೆ. ದೇಹವನ್ನು ಸುಂದರವಾಗಿ ಆಕರ್ಷಕವನ್ನು ಗಳಿಸಲು ಇದು ಉತ್ತಮವಾದಂಥಹ ಸಹಾಯಕ ವಾಗಿದೆ. ಸುತ್ತಲೂ ಕನ್ನಡಿ ಇರುವುದನ್ನು ಕಾಣಬಹುದು.

ಉಪಕರಣಗಳು ಎನ್ನಬಹುದು ಭಾರವನ್ನು ಎತ್ತಲೂ ತಮ್ಮ ದೇಹವನ್ನು ಪುಸ್ಟ್ಟೀಕರಿಸಲು ಇದು ಉಪಯುಕ್ತವಾಗಿದೆ.

ಈ ಕೋರ್ಟ್ಹ ನ ಸುತಲು ಹಚ್ಚ ಹಸಿರು ಮರಗಳ್ಳನಿರೋದನ್ನ ಕಾಣಬಹುದು ಇಲ್ಲಿ ವಕ್ತಿಗಳು ಓಡಾಡ್ತಿರೋದನ್ನ ಗಮನಿಸ ಬಹುದು ಕೋರ್ಟ್ ವಿಶಾಲ ವಾಗಿದೆ.

ಹ್ಯಾಂಡ್ಬ್ಯಾಗ್ ಅಂಗಡಿಯಂದು ಹೇಳಬಹುದು ಇದರಲ್ಲಿ ಲಾಂಗ್ಬ್ಯಾಗ್ ಕಿಟ್ಬ್ಯಾಗ್ ಹ್ಯಾಂಡ್‌ ಪರ್ಸ್ಸುಗಳನು ನೋಡಬಹುದು ನೀಲಿ--

ಇಲ್ಲಿ ಯಂತ್ರೊ ಇಲ್ಲಿ ಯಂತ್ರೋಪಕರಣಗಳು ಇವೆ ಒಬ್ಬ ವ್ಯಕ್ತಿ ಜಿಮ್ ವಸ್ತುಗಳನ್ನು ನೋಡುತ್ತಿರುವುದನ್ನು ಒಬ್ಬ ವ್ಯಕ್ತಿ ನಡಿಯುತ್ತಿರುವುದನ್ನು ಗಮನಿಸ ಬಹುದು.